ಒಂದು ಟೀ ಪುಟ್ಟಿ ಕಾಣ್ತಾ ಇದೆ ಮತ್ತೆ ಗಿಡಗಳು ಇದಾವೆ.

ಒಂದು ತೆಂಗಿನ ಮರ ಇದೆ ಅದಕ್ಕೆ ಬೋರ್ಡ್ ಅನ್ನು ಹಾಕಿದ್ದಾರೆ.

ಈ ಅಂಗಡಿಯ ಮುಂದೆ ಒಂದು ಬೋರ್ಡ್ ಅನ್ನ ಹಾಕಿದ್ದಾರೆ.

ಒಬ್ಬ ಟೀಚರ್ ಗೂ ಚೇರ್ ಮೇಲೆ ಕುಳಿತಿದ್ದಾಳೆ.

ಸೈಡ್ ಇಗೆ ಮತ್ತೊಂದು ಬಿಲ್ಡಿಂಗ್ ಕಾಣ್ತಾ ಇದೆ.